ಇದು ಲಾಲ್ ಬಹುದ್ದೂರ್ ಶಾಸ್ತ್ರಿ ಗಾರ್ಡನ್ ಅಂತ ಹೇಳಬಹುದು ಇಲ್ಲಿ ಬರೆ ಒಂದು ಮರದಿಂದ ಆದ ಸಣ್ಣ ಸಣ್ಣ ಒಂದು ಲಿಂಗವನ್ನು ಮಾಡಿದ್ದಾರೆ ಆನೆಯನ್ನು ಮಾಡಿದ್ದಾರೆ.

ಮತ್ತು ಇದೊಂದು ಹಳೆಯದಾದಂತಹ ವಾಣಿಜ್ಯ ಕೇಂದ್ರ ಅಂತ ಹೇಳ್ಬೋದು.

ಆ ಈ ಮೊಸಳೆಯ ಒಂದು ಚಿತ್ರವನ್ನು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದು ಒಂದು ವಿಗ್ರಹ ಅಂತನು ಕೂಡ ನಾವು ಇಲ್ಲಿ ಭಾವನೆ ಮಾಡಬಹುದು.

ಇದು ಒಂದು ಸುಂದರವಾದಂತಹ ಒಂದು ದೊಡ್ಡದಾದಂತ ಒಂದು ಗಾರ್ಡನ್ ಅಂತ ಹೇಳಬಹುದು ಇಲ್ಲಿ ದೊಡ್ಡ ದೊಡ್ಡ ತೆಂಗಿನ ಮರಗಳು ಕೂಡ ಕಾಣಿಸ್ತಾ ಇದೆ ರೋಡ್ ಕೂಡ ಕಾಣಿಸ್ತಾ ಇದಾವೆ.

ಇದು ಒಂದು ಸಣ್ಣದಾದಂತ ಒಂದು ಗಾರ್ಡನ್ ಅಂತ ಹೇಳಬಹುದು ಇಲ್ಲಿ ಕುರ್ಚಿಗಳನ್ನು ಇಟ್ಟಿದ್ದಾರೆ ಸುತ್ತಲೂ ದೊಡ್ಡ ದೊಡ್ಡ ಮರಗಳು ಕೂಡ ಬೆಳೆದು ನಿಂತಿದ್ದಾವೆ ಅಲ್ಲದೆ ಅಚ್ಚಾ ಶಿರಾದ ಒಂದು ಪರಿಸರವನ್ನು ನಾವು ಗಮನಿಸಬಹುದು.